ಇವತ್ತೇ ಎಷ್ಟ ಚಂದ ಹಚ್ಚಿದ್ರ್ ನೋಡ್ರಿ ಮೂವರು ಪಟ್ಟ.

ಮತ್ತೆ ಎಷ್ಟ ಚನ್ನಾಗಿ ವರ್ಕ್ ಔಟಿಂಗ್ ಎಲ್ಲಾ ಅಂಟಿಸಿದ್ರ್ ನೋಡ್ರಿ ಎಷ್ಟ ಸಿಸ್ಟಮ್ ಆಗಿ.

ಅಂತಂಗ್ ಅನ್ನಸ್ತತಿ ಆಮೇಲೆ ಚಿತ್ರದಾಗ ಎಷ್ಟ ಚನ್ನಾಗಿ ಗಿಡ ಹಚ್ಚಿದರ ಮ್ಯಾಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡದೈತಿ .

ಇಲ್ಲಿ ನೋಡ್ರಿ ಇಲ್ಲಿ ಬುಕ್ ಸ್ಟಾಲ್ ಬಂದ್ ಎಷ್ಟ ಚನ್ನಾಗಿ ಹೊಂದ್ಸಿದಾರ ಅವೆಲ್ಲಾ ನೀಟ್ ನೆಸ್ ಆಗಿ.

ಇಲ್ಲೆರಡು ಗುಡುಸಲ್ ಟೈಪ್ ಹಾಕಿದರ ಹೊಲ್ದ್ ಮೇಲೆ ಈದ ಎಷ್ಟ ಚಂದ್ ಗಾರ್ಡನ್ ಮೇಲೆ.

ಆಮೇಲೆ ಇಲ್ಲೆಲ್ಲಾ ಎಷ್ಟ ಸಕ್ಕತ್ ಆಗಿ ಗಾರ್ಡನ್ ಎಲ್ಲಾ ಬೆಳ್ಸಿದರ.

ಆಮೇಲೆ ಇಲ್ಲಿ ಚರ್ಚ್ ಗೆಲ್ಲಾ ಎಷ್ಟ ಸಿಂಬಲ್ ಹೆಂಗ ಕೊಟ್ಟಿದರ್ ನೋಡ್ರಿ ಕ್ರಿಶ್ಚಿಯನ್ಸ್ ಅರ್ಧ.

ಇವರೆನಂದ್ರೆ ಇಂಜಿನೀರ್ಸ್ ಇಂದ್ ಇದು ನೋಡದ್ರ ಎಲ್ಲಾ.

ಆಮೇಲೆ ಈ ಕಡೆಯೆಲ್ಲಾ ಬಾಕ್ಸ್ ಬಿಟ್ಟಿದ್ದರೆ ಪ್ರಿಂಟಿಂಗ್ ದು .

ಮತ್ತಿಲ್ಲೆಲ್ಲಾ ಶೂಸ್ ಇಂದ ಸಾಕ್ಸ್ ಎಲ್ಲಿ ಮಟ್ಟ ಏರಸಿದರ್ ನೋಡ್ರಿ.

ಅವ್ರ ಮದರ್ ಎಲ್ಲಗೊ ಹೊಂಟ್ಟಿದರ್ ಮತ್ತ ಇಲ್ಲಿ ಒಂದ್ ಐದಾರ್ ಮಂದಿ ಯಾರೋ ಬ್ಯಾರೆ ಕಡೆ ಫೋಟೋ ಪಿಕ್ ತಕೊಂತ್ತಿದ್ದಾರೆ .

ಒಂದ್ ರೂಮ್ ಡಲ್ಲಿ ಡೇ ಇದ್ ಮಾಡಿದರೆ ಕಪಾಟ ಯೆಸ್ಸಕ್ತಾಗಿ ಹೊಂದಸಿದರೆ ನೋಡ್ರಿ .

ಅಲ್ಲೇನೋ ಸೆಲೆಬ್ರೇಟಿಂಗ್ ಇನ್ನು ಎಲ್ಲಾ ಬಲೂನ್ಸ್ ಎಲ್ಲಾ ಹಾಕಿದಾರೆ.

ಆಮೇಲೆ ಸಾಸ್ ಎಲ್ಲಾ ಸಾಸ್ ಸಿನ್ ಡಬ್ಬಿ ಎಲ್ಲಾ ಇಟ್ಟಿದರೆ ಈ ಕಡೆ ಎಲ್ಲಾ.

ಇಲ್ಲಿ ನೋಡ್ರಿ ಈದ್ ಎಷ್ಟ ಸಕ್ಕತಾಗಿ ಐತ್ ಅಂದ್ರೆ ಪಾರ್ಕ್ ಹುಬ್ಳಿ ದಗ್ ಇರೋವಂತ ಗ್ಲಾಸಿನ್ ಪಾರ್ಕ್ ಇದೆ.

ದರ್ಗಾ ಅನ್ನೋದನ್ನ ಕನ್ಫರ್ಮ್ ಮಾಡಕೊನಕ ಆಮೇಲೆ ಯಾವದೋ ಒಂದ್ ಹಬ್ಬಐತಿ ಅನ್ನಸತೈತಿ ಅವ್ರದು ರಂಜಾನ್ ದು-- .